ಬೋರ್ ಐತೇನ್ರಿ ನಮ್ಮು ಅದಾವ ಖರೆ ನೀರ್ ಕಮ್ಮಿ ಅಗ್ಯಾವ್ರಿ ಈಗ. ನೀರ್ ಕಡಿಮಿ ಅದಾವ್ ಏನ್ರೀ ಬೋರ್ ಇಲ್ಲ ಏನ್ರೀ? ಬೋರ್ ಒಂದ ಐತ್ರಿ ಬೋರ ಎರಡ್ ಬಾವಿ ಅದಾವ್ರಿ ಖರೆ ಬಾವ್ಯಾಗಿನ ನೀರ ಕಮ್ಮಿ ಆಗೇತ್ರಿ ಈಗ. ಮತ್ತ ಇದ ಇದನ್ನ ಇನ ಯಾವಾಗ ಮತ್ತ ಈಗ ಮೈ~ ಮಳಿ ಪಳಿ ಆದ್ರ June ದಾಗ ಮಳಿ ಆತ ಅಂದ್ರ ಮತ್ತ ಚಲೋ ಆಕ್ಕೇತ್ರಿ ಹೊಲಗೊಳಿಗ. ಏನ್ ಮಾಡೋದ್ರಿ ಇದ ಅಡ್ನಾಡ time ದಾಗ ಮಳಿ ಆಗೇತ್ರಿ ಎಲ್ಲಾ ದ್ರಾಕ್ಷಿಯೆಲ್ಲಾ ಬಾದ ಆಗೇತಿ.

ಈಗ ನಮ್ಮಲ್ಲೇನ ನಾವ ನೀರ ಹಾರ್ಸ್ತೇವಿ ಈಗ ಬೋರ್ ನೀರ ಐತಿ ಅಲ್ರಿ ನೀರ್ ಹಾರ್ಸೊದಕ್ಕ ಚೊಲೋನ ಅದಾವ್ರಿ ಬೆಳಿ ಈಗ.

ಮತ್ತ ಇನ್ನೇನ ಎನಾರಾ ಮತ್ತ ಈಗ ಬ್ಯಾರೆ ಎನಾರ ಮಾಡ್ಬೇಕ್ರಿ ಈಗ ಅದನ ತೆಗದ ಕಾಸ ಈಗ ಮತ್ತ. ಎಲ್ಲಾ loss ನ್ಯಾಗ ಬರ್ಲಾ ಅಂದ್ರ ಏನ ಸಮಸ್ಯೆ ಆಕ್ಕೆತ್ರಿ ಮತ್ತೇನ್ರಿ. ಇಲ್ರಿ loss ಇಲ್ರಿ ಚೊಲೋ ಮಾಡಿದ್ರ ಆಗ್ತೈತಿ ಚೊಲೋನ ಆಗ್~ ಆಕ್ಕೆತಿ ಅದ್ ಹೆಂಗ್ ಮಾಡೋದ್ರಿ ಯಾವಾಗ ಏನ್ ಯಾವಾಗ ಏನ್ ಹಾಕಿದರ ಯಾವ ಬೆಳಿ ಚೊಲೋ ಬರ್ತೈತಿ ಯಾವಾಗ ಚೊಲೋ ಇರ್ತೆ ಅನ್ನೋದನ್ನ ಹಂಗ್ ಮಾಡಿ ಹಾಕೋದ್ರಿ ಅದನ್ನ. ಏನ್ರೀ timing ಹೇಳಾಕ ಬರಾಂಗಿಲ್ಲ ರೀ ಎಲ್ಲಾ ಮೊದ್ಲಿನಾಗ್ ಇರ್ಲಿ ಈಗ. ಅ~ ಅದು ಆತ್ರಿ ಪ್ರಯತ್ನ ಮಾಡುದ್ರಿ ಹ್ಮ. ಅಲ್ರೀ ಬ್ಯಾಸಗಿ time ದಾಗ ಮಳಿ ಆಕ್ಕೆತ್ರಿ.

ಮಳಿ time ದಾಗ ಬ್ಯಾಸಗಿ ಹೆಂಗೆ ನಾವು. ಹ ಹಂಗಾರೆ ಅದಕ್ಕ ಅಂತ ಬೋರ ಬೋರ್ ಬೋರ ಒಂದ ಹೊಡಸ್ರಿ ನೀವ. ಬೋರ ಐತ್ರಿ ಖರೆ ಅದ ಏನ್ ನೆಟ್ಟಗ್ ನೀರೆ ಇಲ್ರಿ. ಹ ಅದ್ point ಅದು ಮತ್ತ್ ಜಾಸ್ತಿ ಇಳಸ್ರಿಲ್ಲ ಅಂದ್ರ ನೀರ್ ಜಾಸ್ತಿ ಮತ್ತ್ ಮಾಡ್ಕೊಂಡ್ರಿ ಅಂದ್ರ ಮಳಿ ಮ್ಯಾಲ depend ಆಗುರುದಿಲ್ಲ ಆಗುವಂಗಿಲ್ಲ ಅದರ ಮ್ಯಾಲ .

ಈಗ ದ್ರಾಕ್ಷಿ ಬಂದೇತಿ ಅಂದ್ರನು ಈಗ ಮನ್ನಿ ಈಗ ಬರಕ್ಕನ ಮಳಿ ಆತ್ರಿಲ್ಲ.

ಅದರ ಸಮಂದ ಎಲ್ಲಾ loss ಆಗೇತಿ. ಹಾ ರೀ ಗೊಂಜ್ಯಾಳ ಚೊಲೋ ಇರ್ಬೆಕ್ರಿ?

ಅದಕ್ಕ ಅದೇಷ್ಟ ಎಕರೆ ಆಕ್ಕೆತ್ರಿ ಗೊಂಜ್ಯಾಳ? ಗೊಂಜ್ಯಾಳ ಒಂದ ಎರಡ್ ಎಕ್ರೆ ಐತ್ರಿ. ಎರಡ್ ಎಕ್ರೆ ಐತ್ರಿ ಹ ಹ ಅಂದ್ರ ಚೊಲೋ ಇರ್ಬೆಕ ಅದು ಬಂದಿರಬೇಕ್ರಿ ಈಗ ಆಗಿರಬೇಕ್ರಿ ಈಗ. ಇನ್ನ ಇಲ್ರಿ sir ಮನ್ನೆ ಇದನ್ನ ಮಾಡ್ಯಾರಿ ಮತ್ತ ಈಗ ಎರಡ್ನೆ ಐತ್ರಿ. ಎರಡ್ ಹಾ ಗೊಂಜ್ಯಾಳದಾಗ ಒಂದ ತೆನಿ ಅಕ್ಕೆತ್ರ್ಯೋ ಎರಡ್ ತೆನಿ ಅಕ್ಕೆತ್ರ್ಯೋ ಅದರೊಲ್ಗಡೆ. ಗೊಂಜ್ಯಾಳದಾಗ ಒಂದ್ ಮೂರ ಆಕ್ಕವ್ರು, ಒಂದ್ ಎರಡ್ ಆಕ್ಕವ್ರು ಒಂದ್ ಒಂದ ಆಕ್ಕವ್ರೀ. ಅಲ್ಲ ಒಂದ ದಂಟದಾಗ್ರಿ? ಹ ಒಂದ ದಂಟದಾಗ ಎರ್ಡ್ ಎರ್ಡ್ ಮೂರ ಮೂರ್ ಆಕ್ಕವ್ರಲ್ಲ ಒಂದೊಂದ್. ಹಾ ಹಂಗಾದ್ರೆ ಚೊಲೋ ಮತ್ರಿ ಅದ ಕರೆ ಹಂಗ ಒಂದ್ರಾಗೆ ಎರಡ್ ಬಂದ್ರ ಅದ್ ಚೊಲೋ ದೊಡ್ಡು ಆಕ್ಕಾವ್ರಿ ಅವ?

ಅಲ್ಲವೊ ಅಂದ್ರ ಅವು ದೊಡ್ಡು ಆಕ್ಕಾವ ಇಲ್ಲೋ ತನಿ? ಹಂಗ ಹೆಚ್ಚ ಕಡಿಮಿ ಆಗೋವ್ರಿ sir ಹಂಗ.

ಹಾ ಅಂದ್ರ ಚೊಲೋ ಯಾಕಂದ್ರ ಒಂದರಾಗ ಎರ್ಡ್ ಅಂದ್ರ ಮತ್ತ double ಬಂದಂಗ ಆಕ್ಕೆತಿ.

ಇಲ್ಲ ನಮ್ಮ ಕಡೆ ಹೆಂಗ ಅಂದ್ರಿ ನಾವ ಬರೆ ಈಗ vegetable ಮಾಡ್ತೇವ ಬಾಳ ಬರೆ ಕಾಯಿಪಲ್ಲೆನೆ ರೀ.

ಈಗ ಚೌ~ ಚೌಳಿ, ಬಿ~ ಬೀನ್ಸ.

ಅಮ್ಯಾಲ ಅವ್ರಿ~ ಅವ್ರಿ~ ಅವ್ರಿಕಾಯಿ.

ನಮಗ ನಮ್ಗ market ಸಮೀಪ ಆಕ್ಕೆತ್ರಿ.

ಹಿಂಗಾಗಿ ಅದನ್ನ ಮಾಡ್ತೇವ್ರಿ ನಾವ ಅದನ್ನ ಒಟ್ಟ meet ಆಗಂತ್ಲೆ ಅವನ್ ಒಟ್ಟ ನಾವ್ vegetable ಕಡಿಮಿ ದೊ~ ದೊಡ್ದ್ ದು ಬೆಳಿ ಮಾಡಾಂಗಿಲ್ರಿ ಸಣ್ಣ್ ಸಣ್ಣ್ ದು ಸ~ ಸಣ್ಣ್ ದು ಮಾಡ್ತೇವ್ರಿ.

ತುಗೊಂಡ ಆಕಡೆ ಅದ್ನ ಮಾಡೋದ ಅಂದ್ರ ಈಗ ಮೆಣ್ಶಿನ್ ಮೆಣ್ಶಿನ್ಕಾಯಿ, ಅವರಿಕಾಯಿ. ನಿಮಗ market ದಿಂದ ಅನುಕೂಲ ಐತ್ರಿ ನಮಗ ದೂರ ಅಕ್ಕಾವ್ರಿಲ್ಲ market ಗೊಳ. ಆ ನಿಮ್ಮುಗ ದೂರ ಆಕ್ಕಾವ ದೊಡ್ದ್ ಬೆಳಿನು ಮಾಡ್ತೇರ ನೀವು.

ಆ ನಾವ ಇದಾ ಹಿಂಗಾ ಈದಾ ಸಮೀಪ ಇರಾಂತ್ಲೆ ನಾವ ಅದನ್ನ ಮಾಡ್ತೇವ್ರ ಅದನ್ನ ನಾವ್. ಏನ್ ದೊಡ್ದ್ ಬೆಳಿ ಅಂದ್ರ ಚೊಲೋ ಕರೆ ಒಮ್ಮ ಚೊಲೋ ಹಿಡಿತ ಕೈ ಹಿಡಿತಂದ್ರ ಕೈ ಹಿಡಿತಾವ್ರಿ.

ಮತ್ತ ಇಂತಾ time ದಾಗ ಅಕಾಲಿಕ ಮಳಿ ಆತ ಅಂದ್ರ ಹಿಂಗ ಅಕ್ಕಾವ ನೋಡ ಏನ ಮಾಡ್ತಿರಿ. ಅದ ಅದೇ ಅಲ್ಲ ಹೊಲಕ್ಕ್ ನೀವ ಗೊಬ್ರ ಹಾಕೇತ್ರಿ ಹಂಗೇನು.

ಗೊಬ್ರ ಅದ ಮತ್ತ ಹಿಂಗೆ ಏನಾದ್ರೂ ಕುರಿ ಅದು ಕುರಿ ಅದು ಏನಾರ ಕಡುತ್ರೇನು ಕುರಿ? ಅವ ಏನ ಮಾಡಿಲ್ಲ sir ಇನ್ನ. ಅಂದ್ರ ಅದ ಮಾಡಸ್ರಿ ಹೊಲಕ್ಕ ಚೊಲೋರಿ ಅದರ ಗೊಬ್ರ ಅಂದ್ರ ಫಲವತ್ತತೆ ಹೆಚ್ಚ ಅಕ್ಕೆತ್ರಿ ಅಲ್ಲ ಅದ್. ಹಾ ರೀ ನಾವು ಗೊಬ್ರ ಆಕ್ಕೆವ್ರಿ ಕೆಲವ್ ನಾಲ್ಕಾರು ಕರೀರಿ.

ಆಯ್ತು ಒಬ್ರಿಗೆನ್ ಬಡದಾಡೊದ ಅಕ್ಕೆತ್ರಿ ಎಲ್ಲಾ. ಅದ ಒಬ್ರಿಗೆ ಅಂತ ಆಗುಲ್ಲ ಬಿಡ್ರಿ ಅದಕ ಮನ್ಯಾಗ ಬೇಕ ಅದಕ್ಕ.

ಅದ ಒಬ್ಬೊಬ್ಬರಿಗೆ ಕೆಲಸ ಆಗುಲ್ಲ ಅದ ಅಟಟ ಮಾಡ್ಕೊದ ಅದ ಒಂದ ಇಟಿಟ ಮಾಡ್ಕೊದ್ರಿ ಮತ್ತ ಇನ್ನೇನು. ಆ ಹಂಗಾರೆ ಸುಮ್ಮ ಒಂದ್ ಒಂದ್ ಆಕಳ್ ಐತ್ರಿ. ಹ್ಮ್ ಆತ್ ಆತ್ ಅಲ್ರೀ ಪ್ರಮೋದ ಅವ್ರ ಒಂದ phone ಬರತೇತ್ರಿ ಆಮೇಲ್ ಮಾಡ್ತೇನ್ ನಿಮಿಗ್.

ಹಾ ಹಾಗೆ ನಾನು ಮಾತಾದಕ್ಕೆಂತ ಬಂದದ್ದು ಹೇಳಿದ್ರೆ ನಾಡ್ದು ಇದೇ marriage ಉಂಟನ ಅಣ್ಣಂದು ಮದುವೆ ಉಂಟು.

ನಮ್ಮ ಹತ್ತಿರದವರಲ್ವಾ ಹಾಗೆ ಮಾತಾಡಿ ಒಂದು ಕರ್ದು ಅದುಗೋಸ್ಕರ call ಮಾಡಿದ್ದು.

ಆಗಬೋದು ಆಗಬೋದು ಮಾರೆ ಕರಿಯದಿದ್ರು ತೊಂದ್ರೆ ಇಲ್ಲಾ ಬರ್ಬೋದು. ಹಾಗಾ ಹಾಗೆ ಮತ್ತೆ ಇದು, ಬರ್ತಾರೆ ಮನೆಯಿಂದ ಆದ್ರೂ ನನ್ನ ಕಡೆಯಿಂದ ಒಂದು ಹೇಳುವ ಅಂತ.

ನಾವು ಒಂದು ದಿನ ಮುಂಚೆನೇ ಬರ್ತೇವೆ ಹೆದ್ರಬೇಡ. ಹಾ ಹೌದು ಹೌದು ಅದೆಲ್ಲಾ ಬೇಕಾಗ್ತದೆ ನಮ್ಮ ಜೊತೆಗಿರುವವರುಂತ ಹೇಳುವಾಗ ಒಂದ್ ಅಷ್ಟೊಂದು

ಹೌದು ಎಲ್ಲ ಕೆಲಸ ಎಲ್ಲಾ ready ಯೆಲ್ಲ ಹೇಗೆ ಎಲ್ಲಾ ready ಆಗ್ತಾ ಉಂಟಾ ಹೇಗೆ? ಹಾ ಅದೇ ready ಆಗ್ತಾ ಉಂಟು.

Ready ಆಗ್ತಿದ್ದಾರೆ ಎಲ್ಲರೂಸ, ಮತ್ತೆ ನೆಂಟರೆಲ್ಲ ಬಂದಿದ್ದಾರೆ

ದೂರದವರೆಲ್ಲ ಹಾಗೆ.

ನಮ್ಮ ಕಡೆಯಲ್ಲಿ ಅದೇ hall ಲ್ಲಿ ಈಗ ಎಲ್ಲಾ hall ಅಲ್ಲೇ ಮಾಡ್ತಾರೆ ಮುಂಚೆಯಲ್ಲ ಮನೆಯಲ್ಲಿ ಮಾಡ್ತಿದ್ರು. ಈಗ ಎಲ್ಲಾ hall ಅಲ್ಲೇ ಮಾಡ್ತಾರೆ.

ಒಂದು ಸಾವಿರ ಜನ ಮೇಲೆ estimate ಅಂತ ಲೆಕ್ಕ ಹಾಕಿದ್ದಾರೆ ಮನೇಲೆಲ್ಲ. ಹಾ ಭರ್ಜರಿ ಗಮ್ಮತ್ತು ಉಂಟಾ ಅಂತ ಹಾಗಿದ್ರೆ?

ಮೊದಲ ಕಾರ್ಯಕ್ರಮ ಅಲ್ಲ ಹಾಗೆ ಒಂದು ಗಮ್ಮತ್ ಮಾಡುದು ಅಂತ.

ಹಾ ಗಮ್ಮತ್ತು ಮಾಡುವ ನಾನುಸ ಬರ್ತೇನೆ ಆಗ್ಲಿ. ಎಲ್ಲ ಒಂದು ಸೇರಿದಾಗೆ ಆಗ್ತದೆ ದೂರದವರೆಲ್ಲ ಮತ್ತೆ.

ಮತ್ತೆ ಕುಟುಂಬದವರು ಪರಿಚಯಸ್ತರು .

ನಮ್ಮ friends ಗೆ ಯಾರಿಗೆಲ್ಲಾ ಕರ್ದಿದ್ದಿ?

ನನ್ನ friends ಎಲ್ಲಾ ಇದ್ದಾರೆ ಎಲ್ಲರಿಗೆ ಕರಿತಾ ಇದ್ದೇನೆ ಹಾಗೆ.

ಕೆಲ್ವರ್ ಇದ್ದಾರಲ್ಲ ಸುಮಾರು ಜನ ಇದ್ದಾರಲ್ಲ.

ಹಾಗೆ ಹಾಗೆ ಇನ್ನು ಅಣ್ಣನ್ದ್ ಆದ್ಮೇಲೆ ನಿಂದು next .

ನಮಗೆಲ್ಲಾ ಮತ್ತೆ late ನಮಗಿನ್ನು ನಾವಿನ್ನು ಓದಿಯೇ ಮುಗಿಲಿಲ್ಲ ಒಂದು ಓದಿ ಮುಗಿಬೇಕು ಅದೇ ಸುಮಾರ್ ಉಂಟು job ಸಿಗಬೇಕು job ಇಗೆ ಹೋಗಬೇಕು.

ಸಿಗುದಲ್ಲ ನಾವ್ ಹೋಗ್ಬೇಕು ಅಹ್ ಹಾಗೆಲ್ಲ ಕಥೆ ಉಂಟು.

ಹಾಗೆ ಹಾಗೆ ಆಯ್ತಾ ಹಾಗಿದ್ರೆ ನಾಡಿದ್ದು ನೋಡುವ ಆ ಕಡೆ ಬರುವ ಎಲ್ಲ. ಎಲ್ಲಾ ಬರಬೇಕು ಒಂದು ದಿಸಾ ಮೊದಲೇ ಬರಬೇಕು ಬಂದು ಮಾತಾಡಿ ಅಲ್ಲಾ ಅಹ್ ಹಾಗೆ ವಿಷಯ.

ಹಾ ಹೌದ್ ತುಂಬಾ ದಿವಸ ಆಯ್ತು ಸಿಗದೇ, ನಿಮ್ಮಲ್ಲಿ ಯಾರಿಗೆ ಇಲ್ವಾ ಮದುವೆ ಅಣ್ಣ ಅಕ್ಕನಿಗೆ?

ಹಾ ನಮ್ಮಲ್ಲಿ ಮೊನ್ನೆ ಒಂದು ಆಯ್ತು ಮದುವೆ.

ನಮ್ಮ ಸಂಬಂಧಿಕರದ್ದೆ ಹಾಗೆ.

ಇದ್ದದ್ದು ಜಾಸ್ತಿ ಎಂತ grand ಇರ್ಲಿಲ್ಲ ಯಾಕೆಂದ್ರೆ ಅದು ಕೊರೊನ ಎಲ್ಲಾ ಇತ್ತಲ್ಲ ಹಾಗೆ ಕೊರೊನದಲ್ಲಿ ಕೊರೊನ ಮತ್ತೆ ಬರ್ತದೆ ಅಂತ ಹೇಳಿದ್ದಾರೆ ಆ ಸಮಯದಲ್ಲಿ ಜಾಗ್ರತೆ ಮಾಡಬೇಕು ಅಂತ. ಹೌದು ಆ ಸಮಯದಲ್ಲಿ ಎಂತ ಅಲ್ಲೇ ಮೊನ್ನೆ ಒಂದು ಇಪತ್ತು ಇಪತ್ತಯ್ದು ಜನರ ಮದುವೆ .

ಹಾ ಹೌದು, ಈಗ ಎಲ್ಲಾ ವಾಪಸ್ ಸರಿಯಾದ ಕಾರಣ ಜನ ಜಾಸ್ತಿ ಎಲ್ಲ ಬರ್ತಾರೆ, ಮತ್ತೆ ಮೊನ್ನೆ ಆದ ಹಾಗೆ ಎಲ್ಲಾ ಅಲ್ಲ.

ಹಾ ಹೌದು ಅದು ಬಿಟ್ಟು ನಾವು ಜಾಗೃತಿಯಲ್ಲಿರುವ, ನೋಡುವ ಹೇಗೆ ಆಗ್ತದೆ ಅಂತ. ಹಾ ಹೌದಲ್ಲ ಹಾ ಹಾಗೆ. ಹಾಗೆ ಆಯ್ತ್ ಹಾಗಿದ್ರೆ ಆಯ್ತು . ಅಹ್ ಮತ್ತೆ ನಮ್ಗೆಲ್ಲಾ ಕರೀತಿದ್ದಾರೆ ಅಲ್ಲಿ ಹಾಗೊಂದು ಮತ್ತೆ ಮಾಡ್ತೇನೆ? .

Hello ಜನಾರ್ದನ್ ಅವ್ರೆ ಹೇಳಿ. ಹಾ ಹೇಗಿದ್ದಿ ರೋಹನ್? ಹಾ ನಾನ್ ಆರಾಮ ನೀವು? ಹಾ ನಾನ್ ಸೌಖ್ಯ ಇದ್ದೇನೆ ಚಾ ಎಲ್ಲ ಆಯ್ತಾ? ಹಾ ಆಯ್ತು ನಿಮ್ದ್ ಆಯ್ತಾ? ಹಾ ನಮ್ದು ಆಯ್ತು.

ನಮ್ಗೇ ಒಂದ್ಚೂರು job ಆಗ್ಬೇಕಿತ್ತು ಅದಿಕ್ಕೆ ಒಂದು ನಿಮ್ಮ friend ಒಬ್ರು ನನ್ಗೆ ನಿಮ್ಮ number ಕೊಟ್ರು.

ನೀವ್ IT company ಯಲ್ಲಿ ಕೆಲಸ ಮಾಡ್ತೀರಾ ಅಂತೇಳಿ ಗೊತಾಯ್ತು ಹಾಗೆ. ಹಾ ಹಾ ಹೌದೌದು ಹಾ. ಹಾ job ಗೆ try ಮಾಡುವಂತ ಹೇಳಿ ನಿಮ್ಗೆ ಮಾಡಿದ್ದು ನೀವ್ ಸ್ವಲ್ಪ ಅದಕ್ಕೇ support ಮಾಡಿದ್ರೆ ಒಳ್ಳೇದಿತಾಂತ ಹಾಗಾಗಿ. ಹಾ ಆಯ್ತ್ ಆಯ್ತು ನಮ್ಮಲ್ಲಿ ಎರಡು project ಇದೆ ನಮ್ಮ.